ನೋಡ್ರಿ ಇದು ಒಂದು ಹಾಸ್ಟೆಲ್ ಏನೋ ಅಪಾರ್ಟ್ಮೆಂಟ್ ತರ ಕಾಣಿಸ್ತಾ ಇದೆ ಹಲ್ರಿ ನೊಡ್ರಿ ಇದ್ರಗ ಎಷ್ಟ ಚೊಲೊ ನೊಡ್ರಿ ರಾತ್ರಿ ಹೊತ್ತು ಹುಡ್ರಿಗೆ ಎಲ್ಲಾ ಆಡೋಕ ಪಾರ್ಕ್ ತರ ಎಲ್ಲಾ ಎಷ್ಟ್ ಚಲೋ ಆಗಿ ಮಾಡಿದಿರಾ.

ಮೇಲ್ಗಡೆ ಎಲ್ಲಾ ಡೆಕೋರೇಷನ್ ಸಾಮಾನಗಳು ಎಲ್ಲಾ ಚೆನ್ನಾಗಿದೆ ಈ ಇಬ್ರು ಹೆಣ್ಮಕ್ಳು ಹಿಂದಗಡೆ ಊಟರಿಂಗ್ ಇದ್ರೆ ಇವ್ರ್ನಾ ವೆಲ್ಕಮ್ ಆದ್ರೂ ಇವ್ರನ್ನ ಕರ್ಕೊಂಡ್ಮಾ ಹೋಯಿಗ್ಲಿ ಸ್ಟೇಜ್ ಮೇಲೆ .